ತಾಯಿಯನ್ನು ಇಲ್ಲಿ ಹಸಿರು ಬಣ್ಣದಲ್ಲಿ ಕೆತ್ತಇರುತ್ತಾರೆ ಹಾಗೆ ವಿಗ್ರಹವು ಬಿಳಿ ಬಣ್ಣದಲ್ಲಿದೆ ಪಕ್ಕದಲ್ಲಿ ಒಂದು ಕೈಯಲ್ಲಿ ಒಂದು ತ್ರಿಶೂಲವಿದೆ.

ಈ ಚಿತ್ರವು ವಿಜಯ್ಪುರದ ಏಕೈಕ ಅಕ್ಕಮಹಾದೇವಿ ಅವರ ಮಹಿಳಾ ವಿಶ್ವವಿದ್ಯಾಲಯ ಆಗಿದೆ ಈ ಚಿತ್ರ ದಲ್ಲಿ ನಾವು ಬಿಳಿಯ ಬಣ್ಣದ ಕಟ್ಟಡವನ್ನು ನೋಡಬಹುದು.

ಹಾಗೆ ಎದ್ರುಗಡೆ ಒಂದು ಗೇಟ್ ನ್ನು ಸಹ ಕಾಣಬಹುದು ಇದರಲ್ಲಿ ಹಲವಾರು ಚಿತ್ರಗಳನ್ನು ರಚಿಸಿದ್ದಾರೆ ನೋಡಲು ಅತಿ ಅದ್ಭುತ ದೃಶ್ಯವಾಗಿದೆ ಹಾಗು ಅಕ್ಕ ಪಕ್ಕದಲ್ಲಿಗಿಡಮರಗಳು ಕಾಣುತ್ತಿಲ್ಲಾ.

ಈ ಕಾಡಿನಲ್ಲಿ ನಾವು ಹಲವಾರು ಗಿಡಮರಗಳನ್ನುಸಹ ನೋಡಬಹುದು. ಗಿಡ ಮರಗಳು ಹಚ್ಚ ಹಸಿರು ಆಗಿವೆ. ಗಿಡಮರಗಳ ಬಣ್ಣ ಹಸಿರಿನಿಂದ ಕೂಡಿದೆ ಹಸಿರು ಚೆನ್ನಾಗಿ ಕಾಣುತ್ತಿದೆ. ಇದರಲ್ಲಿ ಹಲವಾರು ಗಿಡ ಮರಗಳು ಕಂಡುಬರುತ್ತವೆ.

ಈ ಕಾಡು ತುಂಬಾ ದಟ್ಟವಾಗಿದೆ ಇದರಲ್ಲಿ ಹಲವಾರು ಪ್ರಾಣಿ ಪಕ್ಷಿಗಳು ನಮಗೆ ನೋಡಲು ಸಿಗುತ್ತವೆ ಹಾಗೂ ಇಲ್ಲಿ ಕರೆಂಟ್ನ ಸೌಲಭ್ಯ ಒದಗಿಸಲು ನೋಡಬಹುದು.

ಹಾಗೂ ಈ ದೃಶ್ಯದಲ್ಲಿ ಹಸಿರು ಬಣ್ಣ ಎಲೆಗಲಿಂದ ಕೂಡಿದ ಒಂದು ಕಾಡು ಕಂಡು ಬರುತ್ತದೆ ಈ ಕಾಡಿನಲ್ಲಿ ಒಂದು ಜಲಪಾತವೂ ಇದೆ.

ಪಕ್ಕದಲ್ಲಿ ಕಿಟಕಿಯು ಇದೆ ಹಾಗು ಈ ಯಂತ್ರವು ಕಪ್ಪಗಿ ಇರುವುದರಿಂದ ತುಂಬಾನೆ ನಿಕರವಾಗಿ ಕಾರ್ಯಗಳು ನಿರ್ವಹಿಸುತ್ತದೆ ಇದರ ಮೇಲೆ ವಿವಿದ ಚಿತ್ರಗಳನ್ನು ನಿರ್ವಹಿಸಿದ್ದಾರೆ ಹಾಗೂ ಈ ಚಿತ್ರವು ಅಲವಾರು ಕಾರ್ಯಗಳಿಗೆ ಬರುತ್ತದೆ ಇಲ್ಲಿ ಪಕ್ಕದಲ್ಲಿ ಒಂದು ಸ್ವಿಚ್ ಬೋರ್ಡ್ಅನ್ನು ಸಹ ನಾವು ನೋಡಬೋದಗಿದೆ.

ಪಕ್ಕದಲ್ಲಿ ಗಿಡ ಮರಗಳನ್ನು ಸಹ ನಾವು ಗಮನಿಸಬಹುದಾಗಿದೆ ಇದೊಂದು ತಂಗಿಯ ಮೇಲೆ ಕುಳಿತಿನಂತಿರುವ ನವಿಲುಗಳು ನವಿಲು ನಮ್ಮ ರಾಷ್ಟ್ರ ಪಕ್ಷಿಯಾಗಿದೆ.